ಇದರ ಮೂಲಕ ಬಿಜಾಪುರ್ ನಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಇದರ ಮೂಲಕ ನೀರನ್ನು ಚ ಕುಡಿಯುವ ನೀರನ್ನು ವ್ಯವಸ್ಥೆ ಸಿಗುತ್ತದೆ.

ಇದು ಪಾರ್ಕಿಂಗ್ ಇದೆ ಪಾರ್ಕಿಂಗ್ ನಲ್ಲಿ ಅಹ್ ಬೈಕ್ ಟೂ ವಿಲೆರ್ ಫೋರ್ ವಿಲೆರ್ ಅಹ್ ಬೈಕ್ಗಳು ನಿಲ್ಲಿಸ್ತಾ ಇದೆ.

ಯಾಕಂದ್ರೆ ಇದು ವಿಶ್ವದ ಅತಿ ದೊಡ್ಡ ಗುಮ್ಮಟವಾಗಿ --

ಆಹ್ಹ್ ಆಶ್ಚರ್ಯವಾಗು ಆಶ್ಚರ್ಯವಾಗುತ್ತದೆ ಇದನ್ ನೋಡಿದರೆ ನಮಗ್ ಫುಲ್ಲ ಆನಂದವಾಗುತ್ತದೆ.

ಮತ್ತೆ ಇದರ ಬಾಜಿ ಕಡೆ ಗಾರ್ಡನ್ ಕೂಡ ಮಾಡಲಾಗಿದೆ. ಇದನ್ನು ನೋಡಲು ತುಂಬಾ ಆನಂದ ವಾಗುತ್ತದೆ.

ಇದು ಜಿಮ್ ಕ್ಲಾಸ್ ಇದೆ. ಒಬ್ಬ ವ್ಯಕ್ತಿಯು ತನ್ನ ಬಾಡಿ ಯಾವ ರೀತಿ ಇದೆ ಎಂಬುವುದನ್ನು ತೋರಿಸುತ್ತಿದ್ದಾನೆ ಆದ್ದರಿಂದ --

ಇದ್ ನಾವು ಯಾವುದೇ ಒಂದು ಆಟವನ್ನು ಆಡಬೇಕಾದ್ರ ಒಂದು ನಿರ್ದಿಷ್ಟವಾದ ಮೈದಾನಕ್ಕೆ ಹೋಗಿ ಅಥವಾ ಪ್ಲೇಸಿ ಗೆ ಹೋಗಿ --

ಇದು ಶುಬಶ್ರೀ ಹೋಟೆಲ್ ಅಯ್ ಇದೆ ಈ ಹೋಟೆಲ್ನಲ್ಲಿ ವೆಜ್ ನೋನ್ ವೆಜ್ ನಂತಹ ಎಲ್ಲ.

ಇಲ್ಲಿ ನಮಗೆ ಬೇಕಾದ ಚಿಕನ್ ಆಗಲಿ ಮಟನ್ ಆಗಲಿ ಯಾವ ತರದ ಊಟ

ಇಲ್ಲ ಪೆಟ್ರೋಲ್ ಇಲ್ಲದಿದ್ದರೆ ಯಾವುದೇ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಯಾವುದೇ ರೀತಿಯ ವಾಹನ ಓಡಿಸಲು ಸಾಧ್ಯ--

ಈ ಕರ್ನಾಟಕ ಈಶಾನ್ಯ ಸಾರಿಗೆ ಬಸ್ ಗಳು ಪಾರ್ಕಿಂಗ್ ಮಾಡಲಾಗಿದೆ.

ಶರೀರವನ್ನು ಫಿಟ್ ಆಗಿ ಇಟ್ಟುಕೊಳ್ಳಬಹುದು ಆದ್ದರಿಂದ ತಾವೆಲ್ಲ ಜಿಮ್ಮ ಇಗೆ ಹೊ--

ಅದು ನಂದಿನಿ ಹಾಲು ಇತ್ತೀಚಿನ ದಿನಗಳಲ್ಲಿ ಅಹ್ ತುಂಬಾ ಪ್ರಸಿದ್ದವಾದ ಹಾಲಾಗಿದೆ. ಈ ಹಾಲಿನಲ್ಲಿ --

ಮಾಡುತ್ತಿದ್ದಾನೆ. ನಮ್ಮ ದೇವರನ್ನು ನಾವು ಸದ್ರಡವಾಗಿ ಇಟ್ಟುಕೊಳ್ಳಬೇಕಾದರೆ --